ನಾವೆಷ್ಟೇ ಹಿರಿಯರಾಗಿದ್ರೆ ಕೂಡ ನಾವೆಷ್ಟೇ ದೊಡ್ಡವರಾಗಿದ್ರೆ ಕೂಡ ನಾವು ದೇವರ ಮುಂದೆ ಬಾಗಲೇ ಬೇಕು ಅಲ್ವ ಆದ ಕಾರಣ ಆ ದೇವಾಲಯದ ಒಂದು ಬಾಗಿಲನ್ನು ನೋಡಬಹುದು ಎಷ್ಟು ಚಿಕ್ಕದಾಗಿದೆ ಅಲ್ವ.

ಧರ್ಮ ಯಾವುದಾದರು ಎಂಬಂತೆ ದೇವನೊಬ್ಬ ನಾಮ ಹಲವು ಎಂಬಂತೆ ಧರ್ಮ ಯಾವುದಾದರು ಕೂಡ.

ಇದೀಗ ತಾನೇ ಓಪನ್ ಆದಂತಹ ಒಂದು ಕಟಿಂಗ್ ಶಾಪ್ ಲಿ ಕಟಿಂಗ್ ಮಾಡುತ್ತಿರುವಂತಹ ಒಂದು ಚಿತ್ರಣದ ಪ್ರಸಂಗ ಇದಾಗಿದೆ.

ಈ ಒಂದು ಚಿತ್ರಣದಲ್ಲಿ ಒಂದು ಕಾಂಪ್ಲೆಕ್ಸ್ ನಲ್ಲಿ ಇರುವಂತಹ ನಾವೂರುರವ ಒಂದು ಕಾರ್ ಅಂಗಡಿಯನ್ನ ನೋಡಬಹುದು ಅಂದ್ರೆ ಕಾರ್ ರಿಪೇರ್ ಅಂಗಡಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ.

ವ್ಯಕ್ತಿ ದೇವರಿಗೆ ಕೈ ಮುಗಿತಿಯುವಂತಹ ಪ್ರಸಂಗ.

ಹಲವಾರು ರೀತಿಯ ಹೂವುಗಳನ್ನ ಚೆಂಡುಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಅದೇ ರೀತಿ ಧಳಾದ ಹೂವು ಹಾಗು ಹಲವಾರು ರೀತಿಯ ಹೂವುಗಳನ್ನ ನಾವಿಲ್ಲಿ ಕಾಣಬಹುದು.

ಅದೇರೀತಿ ಅಲ್ಲಿ ಮಕ್ಕಳು ಆಟಕ್ಕೆ ಸೇರಿಬಿಟ್ಟು ಆಟ ಆಡುತಿರುವಂತಹ ಪ್ರಸಂಗವನ್ನ ನಾವು ಕಾಣಬಹುದು .

ಈ ಒಂದು ಚಿತ್ರಣದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಒಂದು ಬ್ಯಾಂಕ್ ನ ನಾವು ಕಾಣಬಹುದು.

ಇದು ವಿಜಯಪುರದ ಬಸ್ ನಿಲ್ದಾಣವಾಗಿದ್ದು ಬಸ್ ನ ಹಿಂದ್ಗಡೆ ನಿಂತು ತಗೆದಿರುವಂತಹ ಒಂದು ಚಿತ್ರಣ ಇದಾಗಿದೆ ಅದೇ ರೀತಿ ನೀವು ಕಾಣಬಹುದಾ ಅಲ್ಲಿ --

ಕಾಣಬಹುದು ಅದೇ ರೀತಿ ಹೊರಗಡೆ ನಿಂತಿರುವಂತ ಒಂದು ಬೈಕ್ ಅನ್ನ ನಾವು ಕೂಡ ಕಾಣಬಹುದಾಗಿದೆ. ಅದೇ ರೀತಿ ಈಗತಾನೇ ಒಳಗಡೆ ಜಾರಿರುವಂತಹ ಒಬ್ಬ ಪುರುಷನನ್ನ ನಾವು ಇಲ್ಲಿ ಕಾಣಬಹುದಾಗಿದೆ.